ಚರ್ಚಗ ಹೋಗಿ ಪ್ರೇ ಮಾಡ್ ಬಂದಿದ್ದಾರ ಅವ್ರು.

ಹಾಡಾಗ ಡಾನ್ಸ್ ಮಾಡ್ತಿದಾರಾ ಅವ್ರು ಎಸ್ಟ್ ಚೆನ್ನಾಗಿ ರೆಡಿ ಆಗಿ ಬಂದಿದ್ದರ ಡಿಫರೆಂಟ್ ಡಿಫರೆಂಟ್ ಡ್ರೆಸ್ಸೆಸ್ ಹಾಕೊಂಡ್ ಬಂದಿದ್ದಾರಾ .

ಅಲ್ಲಿ ಒಂದು ಬ್ಯಾಂಕ್ ಐತೆ ಬ್ಯಾಂಕ್ ಅಲ್ಲಿ ಹೋಗಿ ಎಲ್ಲ ಅವ್ರು ರೇಷನ್ ಕಾರ್ಡ್ ಮಾಡಿಸಿ ಕೊಡ್ತಾರಾ ಮತ್ ರೊಕ್ಕ ಅದು ಹೆಂಗ್ ಬರ್ತದ ಹೆಂಗ್ ಇಲ್ಲ ಅಂದ್ ಎಲ್ಲ ಕಲ್ತಕೊಂಡು ಬರ್ತಾರಾ ಮತ್ತೆ ಅಕೌಂಟ್ ಕ್ರಿಯೇಟ್ ಮಾಡ ಅಂದ್ರೆ ಅಕೌಂಟ್ ಹೊಸಾದ್ ಮಾಡಿಸ್ಕೊಕು ಹೋಗ್ತಾರಾ .

ಫೋಟೋಸ್ ತೆಕ್ಕೊಕ್ ಹತಾರ ಫೋಟೋಸ್ ತೆಕ್ಕೊಳ್ಳಾಕ ಪೋಸ್ ಕೊಡಕ್ ಹತ್ತಾರ --